ಈ ಒಂದು ಚಿತ್ರದಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಕಾಣಿಸ್ತಾಯಿದೆ.

ಸೊ ಒಂದು ಬಿಳಿ ಒಂದು ಕಾರು ನಿಂತಿದೆ ಇಲ್ಲಿ ಎರೆಡು ಸೈಡ್ ಅಲ್ಲಿ ಪೆಟ್ರೋಲ್ ಅನ್ನ ಹಾಕ್ತಾಯಿದಾರೆ ಮತ್ತೆ ಒಂದು ಅಲ್ಲಿ ಸಣ್ಣ ರಾತ್ರಿ ಆಗಿರುವಂತದ್ದು ಸ್ಪಷ್ಟವಾಗಿ ಕಾಣಿಸ್ತಾಯಿದೆ.

ಚಿತ್ರದಲ್ಲಿ ಗಣೇಶ ಚತುರ್ಥಿ ಎಂದರೆ ಗಣೇಶ ಹಬ್ಬದ ಸಡಗರ ಸಾಂಬ್ರಮವು ನಮಗೆ ಕಾಣಿಸುತ್ತದೆ ರಂಗೋಲಿ ಸ್ಪರ್ಧೆ ಗಣೇಶ ಹಬ್ಬದ ಪ್ರಯುಕ್ತ ಅಲ್ಲಿ ಮಾಡಿರುವಂತ ಒಂದು ಸಿಂಗಾರ ಶೃಂಗಾರವನ್ನು ನಾವು ನೋಡಬಹುದು.

ನಾವು ಒಂದು ಜಿಂಜರ್ ಹೌಸ್ ರೆಸ್ಟೋರೆಂಟ್ ನೋಡಬಹುದು. ಐಶಾರಾಮಿಯಾಗಿ ಕಾಣಿಸಿತ್ತಿರುವ ಒಂದು ರೆಸ್ಟೋರೆಂಟ್ ಇದು ಊಟ ಮಾಡಲು ಮಾತ್ರವಲ್ಲದೆ ಅಲ್ಲಿ ತಂಗುದಾಣ ಇದೆ ಅಂತ ಇಲ್ಲಿ ನಾವು ಗಮನಿಸ ಬಹುದು.

ಈ ಚಿತ್ರದಲ್ಲಿ ಮೋಡ ಕಟ್ಟಿರುವ ಅಗಸದ್ ಕೆಳಗೆ ನೀರಿನ ಮೇಲೆ ಕೆಂಪುಬಣ್ಣದ ಸುಂದರವಾದ ದೊಡ್ಡ ಗಾತ್ರದ ದೋಣಿಗಳನ್ನೂ ನೋಡಬಹುದು. ಇದನ್ನು ಬೋಟ್ ಹೌಸ್ ಅಂತಲೂ ಕರೀತಾರೆ.

ಈ ಚಿತ್ರದಲ್ಲಿ ಮನೆಯ ಅಲಂಕಾರ ಹಾಗು ನೆಮ್ಮದಿ ಕೊಡುವ ಮಲಗುವ ಕೋಣೆಗೆ ಬೇಕಾದಯಲ್ಲ ವಾಸ್ತುಗಳನ್ನು ಈ ಚಿತ್ರದ ಅಂಗಡಿಯಲ್ಲಿ ನೋಡಬಹುದು.

ಚಿತ್ರದಲ್ಲಿ ರೈಲ್ವೆ ಸ್ಟೇಷನ್ ನನ್ನು ಕಾಣಬಹುದು ತೀರಾ ಜನಸಂದಣಿ ಇಲ್ಲದ ಖಾಲಿಯಿರುವ ಪ್ರಯಾಣಿಕರ ಆಸನವನ್ನು ಕೂಡ ಕಾಣಬಹುದು. ಎಲೆಕ್ಟ್ರಿಕ್ ರೈಲ್ ವ್ಯವಸ್ಥೆಯನ್ನು ಕಾಣಬಹುದು ಸಾಮಾನು ತುಂಬುವ ರೈಲು ನಿಂತಿರುವುದನ್ನು ನಾವು ಈ ಚಿತ್ರದಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ಕಾರ್ ಪಾರ್ಕ್ ಮಾಡಿರೋವಂತಹ ದೃಶ್ಯವನ್ನು ಕಾಣಬಹುದು. ಕಪ್ಪು ಬಣ್ಣದ ಕಾರು ಕಾರಿನ ಒಳಗೆ ಚಿತ್ರದಲ್ಲಿ ಯಾವ ವ್ಯಕ್ತಿಯು ಕಾಣಿಸುವುದಿಲ್ಲ. ಮೂರು ನೀಲಿ ಬಣ್ಣದ ಪಿಲ್ಲರ್ ಅಂತಲೂ ಅವುಗಳನ್ನು ಕರಿಯಬಹುದು.

ರಾತ್ರಿಯ ಸಮಯ ಕತ್ತಲು ಆವರಿಸಿದೆ ಬಸ್ ಸ್ಟಾಂಡ್ ನ ಬೆಳಕು ಮಾತ್ರ ಅಲ್ಲಿ ಕಾಣಸ್ತಿದೆ ಬಸ್ಸಿಗಾಗಿ ಅನೇಕ ಜನ ಕಾಯುತ್ತಾ ಕುಳಿತಿದ್ದಾರೆ ಬಸ್ ನಿಂತಿದೆ ಬಸ್ ನಿಂದ ಒಬ್ಬ ಮಹಿಳೆ ಕೆಳಗೆ ಇಳಿಯುತಿದಾಳೇ.

ಮನಸ್ಸಿನ ಶಾಂತಿಗಾಗಿ ಧ್ಯಾನ ಮತ್ತು ಯೋಗದ ಮೊರೆ ಹೋಗಿದ್ದಾರೆ.

ಇದು ಒಂದು ದಿನಸಿ ಅಂಗಡಿಯೊಂದು ಕಾನಿಸಿತಿದ್ದು ಅಂಗಡಿ ಮಾಲೀಕ ಅಂಗಡಿ ಇಂದ ಹೊರಗೆ ಕೂಳಿತು ಪೇಪರ್ ಓದುತ್ತ ಕುಳಿತ್ತಿದ್ದಾನೆ ದಿನ ನಿತ್ಯದ ಮನೆ ಸಾಮಾನಿನ ಜೊತೆಗೆ ಪೇಪರ್ ಬುಕ್ಸ್ ಪೆಣ್ ಮುಂತಾದ ವಸ್ತುಗಳು ನಮಗೆ ಕಾಣ ಬರುತದೆ.